ಕಟ್ಟಡದ ಗೇಟ್ ಕೂಡ ಕಾಣಿಸ್ತಾ ಇದೆ ಬೀಗ ಕಾಣಿಸ್ತಾ ಇದೆ.

ಒಂದು ಕಟ್ಟಡ ಕಾಣಿಸ್ತಿದೆ ಕಟ್ಟಡದ ಎದ್ರುಗಡೆ ಎರಡು ಮರಗಳು ಕಾಣಿಸ್ತಿದೆ.

ಮತ್ತು ಸಿಂಹದ ಮೂರ್ತಿ ಕೂಡ ಕಾಣಸ್ತಿದೆ.

ಮತ್ತು ನದಿಯ ತುಂಬ ನೀರು ಇದೆ.

ಆಕೆ ಕೈಯಲ್ಲಿ ಮೊಬೈಲ್ ಕೂಡ ಕಾಣಿಸ್ತಿದೆ.

ಮತ್ತು ಟೆಂಪೋ ಒಳಗೆ ಬಾಳೆಕಾಯನ್ನು ಲೋಡ್ ಮಾಡಿದ್ದಾರೆ.

ಆಸನದಲ್ಲಿ ಹಲವಾರು ಜನ ಕುತ್ಕೊಂಡು ಸ್ಕ್ರೀನ್ ಅನ್ನು ವೀಕ್ಷಿಸುತ್ತಿದ್ದಾರೆ.

ಮತ್ತು ಕಟ್ಟಡದ ಗೇಟ್ ಕೂಡ ಕಾಣಸ್ತಾ ಇದೆ.

ಮತ್ತು ಹಿಂಭಾಗದಲ್ಲಿ ಒಂದು ಕಟ್ಟಡ ಮತ್ತು ಮರದ ಕೊಂಬೆಗಳು ಕೂಡ ಕಾಣಸ್ತಾಇದಾವೆ.

ನನಗೆ ಒಂದು ಕಂಪ್ಯೂಟರ್ ತರಗತಿ ಕಾಣಿಸ್ತ ಇದೆ.

ಬಸ್ಗಳ ಬಣ್ಣ ಬೇರೆ ಬೇರೆ ಬಣ್ಣದಾಗಿದೆ.

ಮತ್ತು ನನಗೆ ಇಂಗ್ಲಿಷ್ ನಲ್ಲಿ ಬರೆದಿರುವ ನಾಮಪಲಕ ಕೂಡ ಕಾಣಿಸ್ತಾ ಇದೆ.

ಒಂದು ಸ್ಕೂಟಿ ಕೂಡ ಕಾಣುಸ್ತಾ ಇದೆ.

ನನಗೆ ಹಲವಾರು ಮನುಷ್ಯರು ಕುಳಿತುಕೊಂಡಿರುವುದು ಕಾಣಿಸ್ತಾ ಇದೆ.

ಮತ್ತು ಇನ್ನೊಂದು ಬದಿಯಲ್ಲಿ ನನಗೆ ಎರಡು ಟೇಬಲ್ ಗಳು ಕೂಡ ಕಾಣಿಸ್ತಾ ಇದೆ.

ಬೇಕರಿ ಯಲ್ಲಿ ಒಬ್ಬ ಗ್ರಾಹಕ ಕೂಡ ಕಾಣಿಸ್ತಾ ಇದ್ದಾನೆ.

ಮತ್ತು ನನಗೆ ಒಂದು ಫ್ಯಾನ್ ಕಾಣುಸ್ತಾ ಇದೆ.

ಪಾರ್ಕ್ ನ ಒಳಗಡೆ ಮಕ್ಕಳು ಆಟವಾಡುವಂತಹ ಜಾರುಬಂಡಿ ಕೂಡ ಕಾಣಸ್ತಾಇದೆ.

ಮತ್ತು ನನಗೆ ದೀಪಾಲಂಕಾರ ಕೂಡ ಕಾಣಸ್ತಿದೆ.

ಒಂದು ಸ್ಕೂಟಿ ಮತ್ತು ಎರಡು ಬೈಕ್ ಗಳು ಕೂಡ ಕಾಣಿಸ್ತಾ ಇದೆ.

ನನಗೆ ಹಲವಾರು ಚಿಕ್ಕ ಚಿಕ್ಕ ಮೂರ್ತಿಗಳು ಕಾಣುಸ್ತಾ ಇದೆ.

ಇದರಲ್ಲಿ ಕೆಲವೊಂದು ಮೂರ್ತಿಗಳು ದೇವರ ಮೂರ್ತಿಗಳಾಗಿವೆ.